ಈ ಎ_ಟಿ_ಎಂ ಗೆ ಒಂದು ಬಾಗಿಲು ಇದೆ.

ಈ ಪೆಟ್ರೋಲ್ ಬಂಕ್ ನಲ್ಲಿ ಎರಡು ಪೆಟ್ರೋಲ್ ಮಷೀನ್ ಗಳು ಇವೆ.

ಈ ರಸ್ತೆಯ ಮೇಲೆ ಒಬ್ಬ ಮನುಷ್ಯ ನಿಂತಿದ್ದಾನೆ.

ಈ ಅಂಗಡಿಯ ಮೇಲೆ ಎಸ್ ಎ ಗಾರ್ಮೆಂಟ್ಸ್ ರೆಡಿ ಮೇಡ್ ಗಾರ್ಮೆಂಟ್ಸ್ ಎಂದು ಪೋಸ್ಟರ್ ಹಚ್ಚಿದ್ದಾರೆ.

ಮತ್ತು ಮುಂದೆ ಒಂದು ಬೇಲೂರ್ ಘಾಟ್ ಏರ್ಪೋರ್ಟ್ ಎಂದು ಪೋಸ್ಟರ್ ಹಚ್ಚಿದ್ದಾರೆ.

ಈ ಅಂಗಡಿಯ ಮೇಲೆ ಪ್ರಭಾ ಫ್ಯಾಷನ್ ಗಾರ್ಮೆಂಟ್ಸ್ ಎಂದು ಪೋಸ್ಟರ್ ಹಚ್ಚಿದ್ದಾರೆ.

ಈ ಕ್ಲಿನಿಕ್ ಮೇಲೆ ಟೈಮಿಂಗ್ಸ್ ಕೂಡ ಬರೆದಿದ್ದಾರೆ.

ಮತ್ತು ಸ್ಟೇಷನರಿ ಒಳಗಡೆ ಬಹಳಷ್ಟು ಸಾಮಾನಗಳನ್ನು ಇಟ್ಟಿದ್ದಾರೆ.

ಗೋಡೆಗೆ ಕ್ರಿಮಿ ನಟ್ಸ್ ಎಂದು ಪೋಸ್ಟರ್ ಹಚ್ಚಿದ್ದಾರೆ.

ಈ ಗೋಶಲ ಮೇಲೆ ಶ್ರೀ ಲಕ್ಷ್ಮಿ ಸತ್ಯನಾರಾಯಣ ಗೋಶಾಲ ಎಂದು ಪೋಸ್ಟರ್ ಹಚ್ಚಿದ್ದಾರೆ.

ಇಲ್ಲಿ ಒಂದು ಹೊಸ ಕಟ್ಟಡ ಕಟ್ಟಿದ್ದಾರೆ.

ಈ ಅಂಗಡಿಯಲ್ಲಿ ಬಹಳಷ್ಟು ತಿನ್ನುವ ಸಾಮಾನ್ಗಳನ್ನು ಇಟ್ಟಿದ್ದಾರೆ.

ಒಳಗಡೆ ಮತ್ತು ಹೊರಗಡೆ ಬಹಳಷ್ಟು ಕುರ್ಕುರೆ ಪ್ಯಾಕೆಟ್ಸ್ ಮತ್ತು ಚಿಪ್ಸ್ ಪ್ಯಾಕೆಟ್ಸ್ ಗಳನ್ನು ನೇತು ಹಾಕಿದ್ದಾರೆ.

ಈ ಅಂಗಡಿಯಲ್ಲಿ ಬಹಳಷ್ಟು ಟೀ ಶರ್ಟ್ಸ್ ಗಳನ್ನು ಮತ್ತು ಜೀನ್ಸ್ ಗಳನ್ನು ನೇತು ಹಾಕಿದ್ದಾರೆ.

ಈ ಅಂಗಡಿಯಲ್ಲಿ ವೈಯರ್ಸಗಳು ಕೂಡ ಹಾಕಿದ್ದಾರೆ.

ಮತ್ತು ಇಲ್ಲಿ ಬಹಳಷ್ಟು ಅಂಗಡಿಗಳನ್ನು ಕೂಡ ಹಚ್ಚಿದ್ದಾರೆ.

ಮತ್ತು ಅದಕ್ಕೆ ಕಬ್ಬಿಣ ಬೌಂಡರಿ ಹಚ್ಚಿದ್ದಾರೆ.

ಬೇರೆ ಬೇರೆಯ ಕಂಪನಿಯ ಮಷೀನ್ ಗಳನ್ನು ಇಟ್ಟಿದಾರೆ.

ಈ ಸಲೋನ್ ಮೇಲೆ ಸ್ಟಾರ್ ಹೇರ್ ಸಲೋನ್ ಮೆನ್ಸ್ ಪಾರ್ಲರ್ ಅಂಡ್ ಸ್ಪ ಎಂದು ಪೋಸ್ಟರ್ ಹಚ್ಚಿದ್ದಾರೆ.

ಈ ಪೋಸ್ಟರ್ ಮೇಲೆ ಸೆಲ್ ಫೋನ್ ನಂಬರ್ ಗಳನ್ನು ಕೂಡ ಬರೆದಿದ್ದಾರೆ.

ಈ ಅಂಗಡಿಯಲ್ಲಿ ಬಹಳಷ್ಟು ಲೈಟ್ಸಗಳನ್ನು ಮತ್ತು ಫ್ಯಾನ್ಸ್ಗಳನ್ನು ಹಚ್ಚಿದ್ದಾರೆ.

ಈ ಹಾಲ್ ನಲ್ಲಿ ಬಹಳಷ್ಟು ಕುರ್ಚಿಗಳನ್ನು ಇಟ್ಟಿದ್ದಾರೆ.

ಈ ಹೋಟೆಲ್ ನಲ್ಲಿ ಬಹಳಷ್ಟು ಟೇಬಲ್ ಗಳನ್ನು ಇಟ್ಟಿದ್ದಾರೆ.

ಮತ್ತು ಮೇಲೆ ಫ್ಯಾನ್ ಮತ್ತು ಲೈಟ್ಸ್ ಗಳನ್ನು ಹ ಹಚ್ಚಿದ್ದಾರೆ.